ಇದು ಒಂದು ಅರಣ್ಯ ತರಹದ ವಿದೆ.

ಇಲ್ಲಿ ಒಬ್ಬ ಮನುಷ್ಯನು ಕಲ್ಲಿನ ಮೇಲೆ ನಿಂತಿದ್ದಾನೆ ಹಾಗೂ ಒಬ್ಬ ಮನುಷ್ಯನು ಕೆಳಗಡೆ ನಿಂತಿದ್ದಾನೆ.

ಓ ಬಹಳಷ್ಟು ಕಲ್ಲುಗಳಿವೆ ಸಣ್ಣ ಸಣ್ಣ ಗಿಡಗಳು ಕೂಡ ಇವೆ ಹಸಿರು ಹಸಿರಾದಂತಹ ಗಿಡಗಳು ಕೂಡ ಬೆಳೆದಿದ್ದೆವು.

ಇದು ಒಂದು ಬೆಡ್ರೂಮ್ ಇದೆ ಇಲ್ಲಿ--

ಇಲ್ಲಿ ಚೀಲಗಳು ಒಂದರ ಮೇಲೆ ಒಂದು ಮೆ ಸಾಲಾಗಿಯೂ ಇಟ್ಟಿದ್ದಾರೆ.

ಹಾಗು ಲೈಟು ಗಳು ಕೂಡ ಇವೆ.

ಹಾಗೂ ಒಬ್ಬ ಮನುಷ್ಯನ ನಡೆದುಕೊಂಡು ಹೋಗುತ್ತಿದ್ದಾನೆ.

ಅಲ್ಲಿಯೂ ಒಂದು ಬಸ್ ಇದೆ ಅದರಲ್ಲಿ ಮನುಷ್ಯರು ಕೂಡ ಇದ್ದಾರೆ.

ಹಾಗು ಅಲ್ಲಿ ವೈಟ್ ಕಲರದ ಕಾರು ಕೂಡ ಇದೆ.

ಇದು ಒಂದು ಕಬ್ಬಿಣದಂತಹ ಇಲ್ಲಿ ಮನುಷ್ಯರು ಕೆಲಸ ಮಾಡುತ್ತಿದ್ದಾರೆ.

ಹಾಗು ಇಲ್ಲಿ ಗೋಲ್ಡನ್ ಕಲರ್ ದ ಸಮವಸ್ತ್ರವನ್ನು ಹಾಕಿಕೊಂಡಿದ್ದಾನೆ.

ಹಾಗು ನತ್ತೆಯ ಮೇಲೆ ಕಿರೀಟವು ಕೂಡ ಹಾಕಿಕೊಂಡಿದ್ದಾನೆ.

ಇಲ್ಲಿ ಶ್ರೀ ವೈಷ್ಣವಿ ಗ್ರೇಸ್ ಮರ್ಚೆಂಟ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಮೇಲೆ ವಿವಿಧ ತರಹದ ಒಂದರ ಮೇಲೆ ಒಂದು ಚೀಲಗಳು ಇಟ್ಟಿದ್ದಾರೆ.

ಹಾಗು ಅಲ್ಲಲ್ಲಿಯು ಸೆಲ್ಪು ಗಳಲ್ಲಿ ವಿವಿಧ ತರಹದ ಜ್ಯೂಸ ಗಳು ಇಟ್ಟಿದ್ದಾರೆ.

ಗ್ರೀನ್ ಹಾಗು ರೆಡ್ ಕಲರ್ ಅಂತ ಬರೆದುದ್ದು ಇದು.

ಇಲ್ಲಿ ವಿವಿದ್ದ ಕಾಣೆಗಳಲ್ಲಿ ಹಾಗು ಸೆಲ್ಫುಗಳಲ್ಲಿ ಐಟಮ್ಗಳು ಇಟ್ಟಿದ್ದಾರೆ.

ಸ್ವಲ್ಪ ದೂರದಲ್ಲಿ ಗಿಡವು ಬೆಳೆದು ನಿಂತಿದೆ.

ಆ ಟೇಬಲ್ಲಿನ ಮೇಲೆ ಒಂದು ಕಡೆಯಲ್ಲಿ ಕಂಪ್ಯೂಟರ್ ಕೂಡ ಇದೆ.

ಇಲ್ಲಿ ಒಂದು ಸೈಡ್ ಅಲ್ಲಿಯೂ ಕೂಡ ಮೇಕಪ್ ಕಿಟ್ ಕೂಡ ಇಟ್ಟಿದ್ದಾ--

ಅಲ್ಲಿ ಹಸಿರಾದಂತಹ ಸಣ್ಣ ಸಣ್ಣ ಗಿಡಗಳು ಬೆಳೆದಿದ್ದವು.

ಅಲ್ಲಲ್ಲಿಯು ಕಲ್ಲುಗಳು ಕೂಡ ಬಂಡೆಗಳು ಕೂಡ ಇವೆ.

ಗು ಅಲ್ಲಿ ಇಬ್ಬರು ಮೂಗರು ಮನುಷ್ಯರು ನಿಂತಿದ್ದಾರೆ ಹಾಗು ಇಲ್ಲಿ ಒಂದು ಕುರ್ಚಿ ಇದೆ ಪಕ್ಕಾದಲ್ಲಿ ಕೂಡ ಶಾಪುಗಳು ಇವೆ.

ದು ಬಾಟಲಿ ಇದೆ ಹಾಗು ಅಲ್ಲೊಂದು ಬಕೀಟು ಇದೆ ಅಲ್ಲೊಂದು ಯುಪಟಗಳು ಬಿದ್ದಿದ್ದವು ಹಾಗು ಅಲ್ಲೊಂದು ಅಲ್ಮಾರಿಯು--

ಹಿಂದುಗಡೆ ಕೂಡ ಇಬ್ಬರು ಮನುಷ್ಯರು ನಿಂತಿದ್ದಾರೆ.

ಹಾಗು ಅದರ ಎದುರುಗಡೆ ಒಂದು ಗಿಡವು ನಿಂತಿದೆ ಹಾಗು ರಸ್ತೆಯ ಮೇಲೆ ಕಾರು ನಿಂತಿದೆ.

ಹಾಗೂ ಅಲ್ಲಿ ಭವಾನಿ ಹೋಟೆಲ್ ಕೂಡ ಇದೆ.

ಹಾಗೂ ಅಲ್ಲಿ ರೀತಿ ಇ ಬಿಟ್ಟಿದ್ದಾರೆ ಕೆಳಗಡೆ.

ಹಾಗು ಸ್ವಲ್ಪ ದೂರದಲ್ಲಿ ಗಿಡಗಳು ಇವೆ.